ಹಾಗು ಕೆಲವಿಷ್ಟು ಕಾನೆಗಳಲ್ಲಿ ಕೆಲವಿಷ್ಟು ಟೈಯರ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಒಂದೊಂದು ದೊಡ್ಡವು ಮತ್ತು ಸಣ್ಣ ಟಯರ ಗಳನ್ನು ವೀಕ್ಷಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಒಣಗಿದ ಮರ ರೀತಿ ಮತ್ತು ಹಸೆಮ್ ಹ ಹಚ್ಛಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ತುಂಬಾನೇ ಕಬ್ಬಿಣಗಳನ್ನು ಕಾಣ ಬಹುದಾಗಿದೆ.

ಈ ಚಿತ್ರದಲ್ಲಿ ತುಂಬಾನೇ ನೀರನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಮನೆಯನ್ನು ಕಾಣಬಹುದಾಗಿದೆ.

ಹಾಗು ಸುತ್ತಲು ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬೋದಾಗಿದೆ.

ಹಾಗೂ ಈ ಚಿತ್ರದಲ್ಲಿ ಹಳೆಯಾದ ಮನೆಯ ರೀತಿ ಕಾಣಬಹುದಾಗಿದೆ.

ಹಲ್ವಾರು ಸಾಮಾನುಗಳನ್ನು ಇಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ರೋಡ್ ರೋಲರ್ ಅನ್ನು ನಾವು ಕಾಣಬಹುದಾಗಿದೆ.

ಸಿಡಿಯ ಬ್ಯಾಂಕ್ ಅಂತ ಬೋರ್ಡ್ ಹಾಕಲಾಗಿದೆ.

ಹಾಗೂ ಟ್ರಕ್ ಅಡ್ಡಾಡುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ಹಾಗು ಹಚ್ಚ ಹಸಿರಾದ ಗಿಡಗಳನ್ನು ನಾವು ಕಾಣಬಹುದಾಗಿದೆ.

ಇದರಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಕೆಲಸ ಮಾಡುವುದನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಗಳನ್ನು--

ಹಾಗು ಹಚ್ಚ ಹಸಿರದ ಗಿಡಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಅವರ ರುವ ದೋಣಿಗಳ ಸಹ ಕಾಣಬಹುದಾಗಿದೆ.

ಹಾಗೂ ಸುತ್ತಲೂ ಕಂಬಗಳನ್ನು ಮತ್ತು ಗ್ವಾಡೆ ರೀತಿ ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ಒಂದ್ ಮನೆ ರೀತಿ ಕಾಣಬಹುದಾಗಿದೆ.

ಹಾಗು ಅಚ್ಚ ಹಸಿರಾದ ಗಿಡಗಳನ್ನು ನಾವು ಕಾಣಬೋದಾಗಿದೆ.

ಹಾಗು ಈ ಚಿತ್ರದಲ್ಲಿ ಮುಂದ್ಗಡೆ ಕಾಜಿನ ಮೇಲೆ ಪೋಸ್ಟರ್ ಹಚ್ಚಿರುವುದನ್ನು ಕಾಣಬಹುದಾಗಿದೆ.

ಹಾಗು ಗೇಟ್ ಗಳ್ ಕಿಟಕಿಗಳನ್ನು ವೀಕ್ಷಿಸಬಹುದಾಗಿದೆ.

ಹಾಗು ಒಂದು ದೊಡ್ಡ ಮನೆಯ ರೀತಿ ಕಾಣಬೋದಾಗಿದೆ.

ಉ ಮುಂದಗೆಡೆ ಒಂದ್ ಚಿಕ್ಕ ರೂಮ್ ರೀತಿಯನ್ನು ಕಾಣಬಹುದಾಗಿದೆ.

ಹಾಗು ಲೈಟ್ ಸಹ ಮತ್ತು ಒಂದು ಸ್ಕ್ರೀನ್ ಆನ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಅವರ ಕೈಯಲ್ಲಿ ಮೈಕ್ ಸಟ್ ಇರುವುದನ್ನು ವೀಕ್ಷಿಸಬಹುದಾಗಿದೆ.

ಅದು ಸುತ್ತಲು ಗ್ವಾದಡೆಯ ರೀತಿ ಕಟ್ಟಲಾಗಿದೆ.

ಹಾಗು ಸುತ್ತಲು ರೌಂಡ್ ರೀತಿ ಗ್ವಡೆ ಕಟ್ಟಲಾಗಿದೆ.

ಹಾಗು ಇಲ್ಲೊಂದು ಸಿಂಹ ನಿಂತಿರುವುದನ್ನು ವೀಕ್ಷಿಸಬಹುದಾಗಿದೆ.

ಹಾಗೆ ಈ ಚಿತ್ರದಲ್ಲಿ ಒಂದು ಚಪ್ಪರವನ್ನು ಕಾಣಬಹುದಾಗಿದೆ.